ಈ ಚಿತ್ರವನ್ನು ನಾವು ಗಮನಿಸಿದರೆ ಇದು ಒಂದು ಬುಕ್ ಸ್ಟೋರ್ ಎಂತ ನಮಗೆ ತಿಳಿದ ಬರುತ್ತದೆ.

ಈ ಚಿತ್ರವನ್ನು ನಾವು ಗಮನಿಸಿದರೆ ಇದು ಒಂದು ಗೆಸ್ಟ್ ಹೌಸ್ ಎಂದು ಖಚಿತವಾಗಿ ತಿಳಿದು ಬರುತ್ತದೆ.

ಇಲ್ಲಿ ಹಲವಾರು ಬಸ್ ಗಳು ಓಡಾಡುತ್ತಿರುವುದನ್ನು ಸಹ ನಾವು ನೋಡಬಹುದಾಗಿದೆ.

ಹಾಗು ಇವರ ಎಡ ಭಾಗದಲ್ಲಿ ಬಿಳಿ ಕಲರ್ ಚೀಲ ವಿರುವುದನ್ನು ಸಹ ನಾವು ಗಮನಿಸಬಹುದು.

ಈ ಚಿತ್ರವನ್ನು ನಾವು ನೋಡಿದರೆ ಒಂದು ನಮಗೆ ಡ್ಯಾಮ್ ಎಂದು ತಿಳಿದು ಬರುತ್ತದೆ.

ಹಾಗು ದೊಡ್ಡವರಿಗೆ ಕುಳಿತುಕೊಳ್ಳಲು ಚೇರ್ ಗಳನ್ನು ಇಲ್ಲಿ ಹಾಕಿದ್ದಾರೆ.

ಈ ಚಿತ್ರವನ್ನು ನಾವು ಗಮನಿಸಿದರೆ ಇದು ಒಂದು ಥೇಯೇ ಥೀಯೇಟರ್ ಎಂದು ನಮಗೆ ತಿಳಿದು ಬರುತ್ತದೆ.

ಈ ಥಿಯೇಟರ್ ಖಾಲಿ ಇರುವುದನ್ನು ಸಹ ನಾವು ಗಮನಿಸಬಹುದು.

ಕೊಠಡಿಯ ಹೊರ ಭಾಗದಲ್ಲಿ ಐ ವಂಡರ್ ಎಂಬ ಒಂದು ಬೋರ್ಡ್ ಅನ್ನು ಹಾಕಿರುವುದನ್ನು ಸಹ ನಾವು ನೋಡಬಹುದಾಗಿದೆ.

ಇಲ್ಲಿ ತುಂಬಾ ಜನ ಕುಳಿತುಕೊಂಡಿರುವುದನ್ನು ಸಹ ನಾವು ನೋಡಬಹುದಾಗಿದೆ.

ಇಲ್ಲಿ ನೆಲದ ಮೇಲೆ ಅಚ್ಚ ಹಸಿರಾದ ಹುಲ್ಲು ಬೆಳೆದಿರುವುದನ್ನು ಸಹ ನಾವು ನೋಡಬಹುದಾಗಿದೆ.

ಹಾಗು ಇಲ್ಲಿ ತುಂಬ ಜನರು ಇರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ.

ಇಲ್ಲಿ ಸುತ್ತಮುತ್ತ ಹಚ್ಚಹಸಿರಾದ ದೊಡ್ಡ ಗಿಡ ಮರಗಳನ್ನು ಸಹ ನಾವು ನೋಡಬಹುದಾಗಿದೆ.

ತುಂಬ ಜನರು ಇಲ್ಲಿ ಇರುವುದನ್ನು ಸಹ ನಾವು ನೋಡಬಹುದಾಗಿದೆ.

ಈ ಚಿತ್ರವನ್ನು ನಾವು ನೋಡಿದರೆ ಒಂದು ಚರ್ಚ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗು ಇಲ್ಲಿ ತುಂಬ ಜನರು ಬೋಟಿಂಗ್ ಮಾಡುತ್ತಿರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸದರೆ ಇಲ್ಲಿ ಹಲವಾರು ಹಳೆಯ ಬಸ್ ನಿಂತಿರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ.

ಹಾಗು ಇಲ್ಲಿ ತುಂಬ ಜನರು ಇರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿದರೆ ಇದು ಒಂದು ಇದು ಒಂದು ಕಟಿಂಗ್ ಶಾಪ್ ಎಂದು ನಮಗೆ ತಿಳಿದು ಬರುತ್ತದೆ.